ನಾವು ಬೈಕ್ ನಲ್ಲಿ ನೇಪಾಳ ತನಕ ಹೋದ್ವು ಆ ಳಲ್ಲಿ ದನಕ್ಕೆ ಮೇವು ಹಾಕಕ್ಕೆ ಹೋಗೋದು ಹಾಲು ಹಿಂಡ್ ಕೊಂಡು ಬರ್ಬೋದು ಗಾಡಿಯಿಂದ.

ಬುಕ್ ಸ್ಟಾಲ್ ಆ ಇದಕ್ ನಾವು ಗ್ರಂಥಾಲಯ ಅಂತೀವಿ.

ಒಹ್ ಕೈಕಾಲ್ ಕೈಯಾಗ್ಲಿ ಕಾಲಾಗ್ಲಿ ಕೆತ್ತಿದರೆ ತುಂಬಾ ಚೆನ್ನಾಗಿ ನೋಡ್ತಾರೆ ಟೀಚರ್ ಆಗ್ಲಿ ಇದು ಮೂಲಮಚ್ಚಿ ಚೆನ್ನಾಗಿ ಇದು ಮಾಡ್ತಾರೆ ಡ್ರೆಸ್ಸಿಂಗ್ ರೂಮ್ ಅಂದ್ರೆ ಚೆನ್ನಾಗಿ--

ಒಳ್ಳೆ ಬ್ಲೂ ಟೂತ್ ಗಳು ಸಿಗ್ತವೆ ಒಳ್ಳೆ ಚಾರ್ಜರ್ ಗಳು ಸಿಗ್ತವು ಅಲ್ಲಿ ನಮ್ಮದು ಬೇರೆ ತರ ಚಾರ್ಜರ್ ತಂದಿವಿ ಚಾರ್ಜರ್ ಹೋಗಿತ್ತು.

ಜವಾರಿ ಕೋಳಿ ಸ್ವಲ್ಪಕ್ಕೆ ಮೊಟ್ಟಿ ಕೊಡ್ತಾವು ಇವು ಹೈಬ್ರಿಡ್ ಕೋಳಿ ತುಂಬಾ ಚೆನ್ನಾಗಿ ಮೊಟ್ಟಿ ಕೊಡ್ತಾವು.

ಸೀರೆ ಅಂಗಡಿ ಸೀರೆ ಅಂಗಡಿ ಅಂದ ಕೂಡಲೇ ಹೆಣ್ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರಪ್ಪಾ ನಾವು ಪಾಪ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗೋರು ಯಾರು ಇರಲ ಸೀರೆ ಅಂಗಡಿಗೆ .

ಟೊಯೋಟಾ ಆಸ್ಪತ್ರೆಗೆ ಹೋದ್ರೆ ಒಂದು ಹತ್ತು ಸಾವಿರ ಆದ್ರೂ ಬೇಕೇ ಬೇಕು ಟೊಯೋಟಾ ಆಸ್ಪತ್ರೆ ಅಷ್ಟೇನೂ ಚೆನ್ನಾಗಿಲ್ಲ ಗವರ್ನಮೆಂಟ್ ಆಸ್ಪತ್ರೆಗೆ ಸರಕಾರ ರೊಕ್ಕ ಕೊಡುತ್ತೆ ಮೆಡಿಸನ್ ಗೆಲ್ಲ ಚೆನ್ನಾಗಿ ಆಸ್ಪತ್ರೆ --

ಊಟ ಹೋಟ್ಲು ಊಟ ಅಂದ್ರೆ ಬಲ ಶಾನೇ ಅದಾ ಹೋಟ್ಲು ಊಟ ಅಂದ್ರೆ ಯಾರಿಗಾದ್ರೂ ಬಾಯಲ್ಲಿ ನೀರು ಬಂದೆ ಬರುತ್ತೆ ವೊ ಹೋಟ್ಲು ಊಟ ದಲ್ಲಿ ತುಂಬಾ ವೆರೈಟಿ ಆಗಿರುತ್ತದೆ ಚಿಕನ್ ಆಗಿರಬಹುದು ಮಟನ್ ಆಗಿರಬಹುದು ಅದರಲ್ಲಿ ಅನ್ನ ಸಾರು--